ಒಬ್ಬ ವ್ಯಕ್ತಿ ಅದರಲ್ಲಿ ಏನೋ ಸುರಿಯುತ್ತಿದ್ದಾನೆ.

ದ ಇವುಗಳನ್ನು ನಾನ್ ಯಾವತ್ತು ನೋಡಿಲ್ಲ ಇದೇ ಪಸ್ಟ್ ನೋಡ್ತಾಯಿರೋದು.

ಇದು ಒಂದು ಆಸ್ಪತ್ರೆ ಅಥವಾ ಯಾವುದೋ ಒಂದು ಆಫೀಸ್ ತರ ಕಾಣಿಸ್ತಾ ಇದೆ ಇಲ್ಲಿ.

ಅವರು ಕುಂತಂತ ಜಾಗದಲ್ಲಿ ಅಲ್ಲಲ್ಲಿ ಟೈಲ್ಸ್ ಹಾಕಿದ್ದಾರೆ.

ಇದು ಒಂದು ಭಕ್ತಿಯು ಮನೆಗೆ ಪೈಂಟ್ ಮಾಡುತ್ತಿರುವ ದೃಶ್ಯವಾಗಿ ಕಾಣ್ತಾಯಿದೆ.

ಅ ಶರ್ಟು ಮತ್ತು ಪ್ಯಾಂಟ್ ಹಾಕೊಂಡು--

ಸುತ್ತಲೂ ದೊಡ್ಡ ದೊಡ್ಡದಾಗಿ ಮರಗಳು ಕಾಣ್ತಾ ಇದ್ದಾವೆ ಮತ್ತೆ ಅಲ್ಲೊಂದು ಚಿಕ್ಕದಾಗಿ ಮನೆ ಕೂಡ ಇದೆ.

ಇದು ಒಂದು ಟ್ರ್ಯಾಕ್ಟರ್ನ ಟ್ರಾಲೆರಿಯ ಚಿತ್ರವಾಗಿ--

ಈ ಟ್ರೇಲರು ಹೊಸದಾಗಿ ರೆಡಿ ಮಾಡಿರೋ ಹಾಗೆ ಕಾಣತಾಇದೆ.

ಏಕೆಂದರೆ ಇದಕ್ಕೆ ಹೊಸದಾದ ಬಣ್ಣವನ್ನು ಹಾಕಿದ್ದಾರೆ.

ಹಿಂದುಗಡೆ ಹಳೆಯದಾದ ಟ್ರಾಯ್ಲಿ ಗಳು ನಿಂತು.

ಈ ಟ್ರಾಲಿ ಯ ಮೇಲೆ ಶ್ರೀ ಮಂಜುನಾಥ್ ಪ್ರಸನ್ ಹಾಗೆ ಶ್ರೀ ಕೊಟ್ರಪ್ಪ ಪ್ರಸನ್ ಆಕಾಶ್ ಅನ್ನು ಈ ತರ ಬರ್ದಿದ್ದಾ--

ಕ್ಕೆ ಬಣ್ಣವನ್ನು ಬಳೆದಿದ್ದಾರೆ ಇನ್ನೊಂದುಕ್ಕೆ ಬಣ್ಣವನ್ನು ಹಾಕಿಲ್ಲ ವ್ಯಕ್ತಿ ಕುಂತ್ಕೊಂಡು ಕೆಲಸ ಮಾಡುತ್ತಿದ್ದೇ--

ಎಲ್ಲರು ಜಾಕೆಟ್ ಮತ್ತೆ ಪ್ಯಾಂಟನ್ನು ಹಾಕಿಕೊಂಡಿ--

ಮತ್ತೆ ಎಲ್ಲರೂ ಶೂ ಅನ್ನು ಧರಿಸಿದ್--

ಇದು ಒಂದು ಮೆಡಿಕಲ್ ಶಾಪ್ ಅಂಗಡಿಯಾಗಿ ಕಾಣ್ತಾ ಇದೆ.

ಎಲ್ಲ ರೀತಿಯ ಹಾರ್ಲಿಕ್ಸ್ ಬೂಸ್ಟ್ ಎನರ್ಜಿ ಇತರ ಐಟಮ್ಸ್ ಗಳು ಸಿಗ್ತವೆ.

ಹಾಗೆ ಬಹಳಷ್ಟು ಹುಡುಗರು ಅ ಒಂದೇ ತರದಲ್ಲಿ ಬಟ್ಟೆಯನ್ನು ಹೊಟ್ಟುಕೊಂಡು ಆ ನೃತ್ಯವನ್ನು ಮಾಡುತ್ತಿದ್ದಾರೆ.

ಅವರು ನೋಡಲು ತುಂಬ ಚೆನ್ನಾಗಿ ಇದ್ದಾರೆ.

ಅತ್ತ ಅವರು ಸ್ಟ್ರೆಂತ್ ಅನ್ನು ಮಾಡುತ್ತಿದ್ದಾ--

ಒಬ್ಬರ ಮೇಲೆ ಒಬ್ಬರು ಹತ್ತಿಕೊಂಡು ನಿಂತುಕೊಂಡಿದ್ದ--

ಅ ಮತ್ತೆ ಮೇಲೆ ಪೆಂಡಾಲ್ ಅನ್ನು ಹಾಕಿದ್ದಾ--

ಮೂ ನಾಲ್ಕು ಜನ ವ್ಯಕ್ತಿಗಳು ನಿಂತುಕೊಂಡಿದ್ದಾರೆ.

ಇಲ್ಲಿ ಕಾರ್ ನ್ನು ಸರ್ವಿಸ್ ಮಾಡುತ್ತಿರುವಾಗೆ ಕಾಣ್ತಿದೆ.

ಮಾಡರ್ನ್ ಹ್ಯಾಂಡಲ್ ವುಡ್ ಹ್ಯಾಂಡಲ್ ಲೂಮ್ ಎಂದು ಇದನ್ನು ಇಂಗ್ಲೀಷ್ ಮತ್ತು ಕನ್ನಡ ದಲ್ಲಿ ಬರೆದಿದ್ದಾರೆ.

ಮೇಲ್ಗಡೆ ಕನ್ನಡದಲ್ಲಿ ಕೆಳಗಡೆ ಇಂಗ್ಲೀಷ್ ನಲ್ಲಿ ಬರೆದಿದ್ದಾರೆ.

ಕೆಳಗಡೆ ಮತ್ತೆ ಇನ್ನೊಂದು ಹೊಸಪೆಟ್ ಅಂತಾ ಹಾಕಿದ್ದಾರೆ.

ಮತ್ತಿವು ತುಂಬ ಭಾರವಾಗಿದೆ ಎಂದು ಕಾಣ್ತಾ--

ಅವುಗಳನ್ನು ರೆಡಿ ಮಾಡ್ತಿದ್ದಾರೆ ಎಂದು ಕಾಣ್ತಿದೆ.

ಅವುಗಳು ಸಣ್ಣ ಸಣ್ಣ ಗೊಂಬೆಗಳು ಇವೆ ಮತ್ತೆ ಪಕ್ಕದಲ್ಲಿ ಬಹಳಷ್ಟು ರೀತಿಯ ಸಣ್ಣ ಸಣ್ಣ ಪ್ಯಾಕೆಟ್ ಗಳಿವೆ ಅಲ್ಲಲ್ಲಿ ಸಣ್ಣ ಸಣ್ಣ ಬೆಡ್ ಗಳು ಹಾಗೆ ಕಾಣ್ತಾಯಿದ್ದಾವೆ.

ಏಕೆಂದರೆ ಅದ್ ತುಂಬ ಸುತ್ತಲು ಕತ್ತಲಾಗಿದೆ.

ಇದು ಜಪಾನ್ ಎಂದು ಅಲ್ಲಿ ಇನ್ನೊಂದು ನೀಲಿ ಅದು ಇಂಗ್ಲಿಷ್ ಅಕ್ಷರದಲ್ಲಿ ಕಾಣ್ತಾ ಇದೆ.

ಇದೊಂದು ಮನೆಯ ದೃಶ್ಯವಾಗಿದೆ ಏಕೆಂದರೆ ಇದು ನೋಡಲು--

ಇದೊಂದು ಐಸ್ ಕ್ರೀಂ ಅಂಗಡಿಯಾಗಿ ಕಾಣ್ತಾಯಿದೆ.

ಹಾಗೆ ಐಸ್ ಗಳ ಒಂದು ಬ್ಯಾನರ್ ಕೂಡ ಕಾಣ್ತಾ ಇದೆ.

ಹಳದಿ ಅಕ್ಷ್ ಅಕ್ಷರಗಳಲ್ಲಿ ಇದನ್ನ ಬರ್ದಿದ್ದಾರೆ.

ಹಾಗಾಗಿ ಇದು ನೋಡಲು ತುಂಬ ಚೆನ್ನಾಗಿದೆ ಮತ್ತು ಇದು ದೊಡ್ಡದಾಗಿ ಕಾಣ್ತಾ ಇದೆ.

ಮತ್ತು ಬಿ ಆರ್ ಅಂಬೇಡ್ಕರ್ ಅವರ.

ಇದು ತುಂಬದ ತುಂಬ ದೊಡ್ಡದಾದ ಆ ಗ್ರಹ ವಿಗ್ರಹವಾಗಿದೆ.

ಇದೊಂದು ಡೈರಿ ಪಾರ್ಲರ್ ಎಂದು ಹಾಕಿದ್ದಾರೆ.

ಇಲ್ಲಿ ಅ ಒಂದ್ ನಾಲ್ ಐದು ಜನ ಪುರುಷರು ಹಾಗೂ ಇಬ್ಬರು ಮಹಿಳೆಯರು ನಿಂತಿಕೊಂಡಿದ್ದಾರೆ.

ಆ ಅದೊಂದು ಚಿಕ್ಕ ಅಂಗಡಿಯಾಗೆ ಕಾಣ್ತಾ--

ಇಲ್ಲಿ ಯಾಡ್ ಬಸ್ ಗಳು ನಿಂತುಕೊಂಡಿವೆ.

ಹಾಗೆ ಅಕ್ ಅಕ್ಕ ಅಕ್ಕ ಪಕ್ಕ ಬೈಕ್ ಗಳನ್ನು ಪಾರ್ಕಿಂಗ್ ಮಾಡಿದ್ದರೆ.

ಕೆಲವು ಜನ ಹಾಗೆ ಬರ್ತಿದ್ದಾರೆ ಒಂದು ಟಂ ಟಂ ಕೂಡ ಹೋಗ್ತಾ ಇ--

ಇಲ್ಲಿ ಎರಡು ಹೊಸದಾಗಿ ಮಾಡಿದಂತಹ ನೀರಿನ ಟ್ಯಾಂಕರ್ ಗಳು ನಿಂತುಕೊಂಡಿದೆ.

ಹಾಗೆ ಒಂದು ತೆಂಗಿನ ಮರ ಕೂಡ ಇದೆ ಹಾ ಮನೆಯ ಮೇಲೆ ಒಂದು ಸಿಂಟೆಕ್ಸ್ ಇದೆ ಪಕ್ಕದಲ್ಲಿ ಒಂದು ಸೋಲಾರ್ --

ಇದು ತುಂಬ ಹಾಳವಾಗಿದೆ ಎಂದು ಕಾಣುತಾ ಇದೆ.

ಹೊರಗಡೆ ಸ ಎಲ್ಲಾ ಕ್ಲೋಸ್ ಆಗಿ--

ಇದು ಒಂದು ಔಷಧೀಯ ಅಂಗಡಿ ಇಲ್ಲಿ ಎಲ್ಲಾ ರೀತಿಯ ನಾಯಿಗೆ ಮತ್ತು ಕುರಿಗೆ ಮೇಕೆಗಳಿಗೆ ಸಿಗುವಂತಹ ಔಷಧಿ ಔಷಧಿಗಳನ್ನು ಇಲ್ಲಿ ಹಾಕಿಟ್ಟಿದ್ದಾರೆ.

ಇದು ಒಂದು ಕೀ ಶಾಪ್ ಅಂಗಡಿ ಇದು ನೋಡಲು ತುಂಬ ಚೆನ್ನಾಗಿದೆ.

ಇನ್ನೊಬ್ ವ್ಯಕ್ತಿ ಹಸಿರು ಕಲರ್ ಟಿ ಶರ್ಟ್ ಅನ್ನು ಹಾಕಿದ್ದಾನೆ ಈತನ್--

ಇದು ಹುಲ್ಲು ತುಂಬ ದೊಡ್ಡದಾಗಿ ಬೆಳದಿದೆ.

ಅವು ಕಬ್ಬಿಣ ಕಂಬಗಳು ಹಾಗೆ ಅವುಕ್ಕೆ ಬೇಲಿಯನ್ನು ಹಾಕಿದ್ದಾರೆ ನೋಡಲು ತುಂ--

ಅ ಬೆಡ್ ಕೂಡ ಇದ ಕಾಣ್ತಾಇದೆ.

ಆ ಟೇಬಲ್ ಮೇಲೆ ಒಂದು ಏನೇನು ಇಟ್ಟಿದ್ದ.

ಐದು ನೈಟ್ ಟೈಮ್ ನೈಟ್ ಟೈಮ್ ನಲ್ಲಿ ಕಾಣ್ತಾ ಇರೋ ದೃಶ್ಯ ಆಗಿ ಕಾಣ್ತಾ ಇದೆ.

ಒಬ್ಬ ವ್ಯಕ್ತಿ ಕಡೆ ಸಣ್ಣ ಸಣ್ಣ ಮೀನುಗಳಿದೆ ಇನ್ನೊಬ್ಬ ವ್ಯಕ್ತಿ ಕಡೆ ಸಣ್ಣ ಸಣ್ಣ ಮೀನುಗಳಿದೆ ಒಬ್ಬ ವ್ಯಕ್ತಿ ಕಡೆ ದೊಡ್ಡ ದೊಡ್ಡ ಮೀನುಗಳು ಕಾಣ್ತಾ ಇದ್ದಾವೆ.